ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಫಂಕ್ಷನ್ ಹಾಲ್ ಆಗಿದೆ.

ಮತ್ತು ದೊಡ್ಡನೆ ಕಬ್ಬಿಣದ ಗೇಟ್ ಅನ್ನು ಹಾಕಿದ್ದಾರೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ದೂರಗಿದ್ ಪ್ರದೇಶ ಇದು ಹೊಲವಾಗಿದೆ.

ಹೊರಗಡೆ ಒಬ್ಬ ಇಬ್ಬರು ವ್ಯಕ್ತಿಗಳು ಬೈಕ್ ಮೇಲೆ ಕುಂತಿದ್ದಾರೆ ಮತ್ತು ಪಕ್ಕದಲ್ಲಿ ಇನ್ನು ಬೈಕು ಗಳು ಇವೆ.

ನಡುವೆ ಒಂದು ಸೋಫಾ ಇಟ್ಟಿದ್ದಾರೆ ಹಿಂದುಗಡೆ ಹೂವಿನ ಅಲಂಕಾರವನ್ನು ಡಿಸೈನ್ ಮಾಡಲಾಗಿದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನಂದರೆ ಇದು ಒಂದು ಆಫೀಸ್ ಹೊರಗಿನ ಚಿ--

ಗೆ ಒಂದು ಚೇರ್ ಇದೆ ಈ ಗೋಡೆಯು ಆಕಾಶ ಕಲರಿನಿಂದ ಕೂಡಿದೆ.

ಇಲ್ಲಿ ಹಲವಾರು ಟೇಬಲ್ ಗಳನ್ನು ಇಟ್ಟಿದ್ದಾರೆ ಮತ್ತು ಚೇರ್ ಗಳು ಇವೆ.

ಆ ಸುತ್ತಲು ಆ ಗುಡ್ಡದ ಪ್ರದೇಶವನ್ನು ಕಾಣಬಹುದಾಗಿದೆ ಮ--

ಈ ದೃಶ್ಯದಲ್ಲಿ ಕಾಣುತ್ತಿರುವದೆನೆಂದರೆ ಇದು ಒಂದು ಬ್ಯಾಗ್ ಗಳ ಅಂಗಡಿ ಆಗಿದೆ.

ಪಕ್ಕದಲ್ಲಿ ಒಂದು ನದಿ ಇದೆ ಮತ್ತು ಸುತ್ತಲೂ ಹಸಿರು ಹುಲ್ಲುಗಾವಲಿನಿಂದ ಇದೇ ಗಿಡ ಮರಗಳು ಇವೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಗಿಟಾರ್ ಅಂಗಡಿ ಆಗಿದೆ ಇಲ್ಲಿ ಹಲವಾರು ರೀತಿಗಳು ಗಿಟಾರ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಸರಿಗಮಪ ಬಾರಿಸಲು ಟ್ಯೂನ್ ಗಳನ್ನು ಇಟ್ಟಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ಇದ್ದಾನೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವದೆನ ಇದು ಒಂದು ಪ್ರವಾಸಿಗರ ತಾಣವಾಗಿ--